ಜಾಸ್ತಿ ಇಲ್ಲದ್ದಿದ್ರೂ ಸ್ವಲ್ಪ ಆದ್ರೂ ಸಿಗ್ತದೆ ಸಮಯ ಸಮಯಕ್ಕೆ ಹಾಗೆ.

ಹಾಗೆ. ಮತ್ತೆ ಏನು ಆಗಾಗಾ ಮನೆಗೆಲ್ಲ ಹೋಗ್ತಾ ಇರ್ಬೋದಾ ಹೇಗೆ ಅಥವಾ ಹೇಳ್ತಾರ . ಹೋಗ್ತಿರುವ ಅದ್ರಲ್ಲೇನು ದೊಡ್ಡ ವಿಷಯ ಇಲ್ಲ ಹೋಗ್ತಿರ್ತಾರೆ ಆದ್ರೆ ನಮ್ಗಿಲ್ಲಿ ನಮ್ಮ ಕೆಲ್ಸನೆ ಆಗ್ತದೆ ಅದ್ class ಮುಗಿದು class ಅಲ್ಲಿ ಸಿಗುವ notes ಉ ಓದುದು ಅದ್ದನ್ ಮಾಡುವಾಗ ಪರೀಕ್ಷೆ ಅದೆ ಆಗ್ತದೆ.

Speaker 1 ನಮಿಗೆ ರಜೆ ಕೊಟ್ಟ್ರು ಮನೇಲಿ ಸರಿ ಕೂರ್ಲಿಕ್ಕೆ ಬಿಡುದಿಲ್ಲ.

ಆ ಪರೀಕ್ಷೆ ಈ ಪರೀಕ್ಷೆ ಅಂತ ಕೊಡ್ತಿರ್ತಾರೆ ಅದಿಕ್ಕೆ ಮತ್ತೆಂತ ಮನೆಗೆ ಹೋಗ್ಲಿಕ್ಕೆ ಇಲ್ಲ ಇಲ್ಲೇ ಇರುದು. ಹ್ಮ್ ಹ್ಮ್ ಹ್ಮ್ ಹ್ಮ್ ಓದ್ಲಿಕ್ಕೆಲ್ಲ ಅ ಕೊಠಡಿ ಎಲ್ಲ ಏನಾದ್ರು ಉಂಟಾ ಇಲ್ಲಾ . ಮೇಲೆ ಉಂಟು ನಾನ್ ಹೋಗುದಿಲ್ಲ ನಂಗಂದ್ರೆ sound ಇಲ್ಲದಿದ್ರೆ ಓದ್ಲಿಕ್ಕೆ ಆಗುದಿಲ್ಲ ಹಾಗೆ.

ಆಗಬೋದು ಮಾರೆ ಹಾಡ್ ಹಾಕಿ ಓದುದಾ.

ಹ ಅದು ಅಭ್ಯಾಸ ಆಗಿ ಹೋಗಿದೆ. ಹ್ಮ್ ಆಗಬೋದು ನಿಮ್ಗೆ ಎಲ್ಲಿಸಾ ಓದ್ಬೋದು ಹಾಗಾದ್ರೆ ರಗಳೆ ಇಲ್ಲ ಎಲ್ಲಿಸಾ.

ಹ ಸರಿ ಸರಿ okay ಹಾಗಾದ್ರೆ ಸಿಗುವ . ಸಿಗುವ ಹಾಗಾದ್ರೆ ಸರಿ ಇಡ್ತೇನೆ.

Hai ಹೇಗಿದ್ದೀಯಾ? ಹಾ, ನಾನ್ ಚೆನ್ನಾಗಿದ್ದೇನೆ. ನೀನ್ ಹೇಗಿದ್ದಿಯಾ? ಸೌಖ್ಯ ನಾನು. ಎಷ್ಟು ಸಮಯ ಆಯ್ತು ನೀನ್ call ಮಾಡಿ? ಏನ್ ಇವಾಗ ನೆನಪಾಯ್ತು? ಹೌದಾ, ನಾನ್ ನಿನ್ನೆ ನಿನ್ನನ್ನ bus stop ಹತ್ರ ನೋಡ್ದೆ ಇದು school ಶಾಲೆ bus stop ಇತ್ತಲ್ಲ, ಅಲ್ಲಿ ನೋಡ್ದೆ ನಿನ್ನೆ ಹಾ.

ಓಹ್, ಅಲ್ಲಿ ನಾನ್ teacher ಆಗಿದ್ದೇನಿವಾಗ.

ಹೌದು. ನಾವು ಕಲಿತ ಶಾಲೆ ಅಲ್ವಾ ಅದು. ಹಾ ಹಾ, ಹೌದು ಹೌದು. ಅದೇ ನಾನ್ ಕೇಳುವ ಅಂತ call ಮಾಡಿದ್ದು. ಹಾ ಹೌದು, ನಾನಿವಾಗ ಅಲ್ಲೇ teacher ಆಗಿದ್ದೇನೆ. ಇವಾಗ school ಎಲ್ಲ ಬೇರೆ ಮಾಡಿದ್ರಲ್ವಾ ಅಲ್ಲಿ ಮುಂಚೆ ಅದು ಕನ್ನಡ medium ಇತ್ತಲ್ವಾ?

ಹಾ ಇವಾಗ ಅದನ್ನು English medium ಮಾಡಿದ್ದಾರೆ. ಮುಂಚೆ ಅದು ನಾವು ಹೋಗುವಾಗ ಏಳು ತನಕ ಮಾತ್ರ ಇದ್ದಾದುದಲ್ಲಿ.

ಇವಾಗ ಹತ್ರವರೆಗೆ ಮಾಡಿದ್ದಾರದನ್ನು.

ನೀನ್ ಬರ್ಲಿಲ್ವಾ ಆಮೇಲೆ ಅದಕ್ಕೆ ಆ ಶಾಲೆಗೆ?

ಅಹ್ ಮುಂಚೆ teacher ನವರನ್ನಾದ್ರು ನೋಡ್ಲಿಕ್ಕೆ ಬರ್ಬೇಕು, ನಮ್ಮನ್ನು ಕಲಿಸಿದ teacher ನವರಿದ್ದಾರಲ್ವಾ ಅವರನ್ನ್ ನೋಡ್ಲಿಕ್ಕೆ ಬರ್ಬೇಕು. ಹೌದೌದು, ಬರುವ ಬರುವ ನೀನು ಇದಿಯಲ್ಲ ನಂಗೆ ಇವಾಗ ಬರ್ಲಿಕ್ಕೆ ಅನ್ನಿಸುತ್ತೆ. ಹ್ಮ್. ಇನ್ನು ಬರ್ಬೋದು ನಾನಿದ್ದೇನಲ್ವಾ. ಹಾ ಹೌದು ಹೌದು, ಬರ್ತೇನೆ ಹಾಗಾದ್ರೆ ಒಂದಿನ ಸಮಯ ಸಿಕ್ಕಾಗ. ಇನ್ನು ಹೌದು ಇವಾಗ ಡಿಸೆಂಬರಲ್ಲಿ school day ಇದೆ. ಹಾ ಹಾಗಾದ್ರೆ ಒಳ್ಳೆದಾಯ್ತು ನಾನ್ ಬರ್ತೇನೆ ಆವಾಗ್ಲೇ.

ಹಾ, ಬರ್ತೇನೆ ಹಾಗಾದ್ರೆ, ಸಿಗುವ.

ಮುಂಚೆ ಎಲ್ಲ ಮುಂಚಿನದ್ದೆಲ್ಲಾ ವಿಶೇಷ ನಮ್ಮದು. ಹೌದು ಮುಂಚೆ ಎಲ್ಲಾ ಒಳ್ಳೇದಾಗ್ತಿತ್ತಲಾ ಒಟ್ಟಿಗೆ. School ಅಲ್ಲಿ ಒಳ್ಳೇದಾಗ್ತಿತ್ತಲ್ವಾ?

ಮುಂಚಿನ friend ಎಲ್ಲ ಸಿಗ್ತಾರಾ, ನಾವು ಒಟ್ಟಿಗೆ ಕಲಿತಂತಾವರು?

ಹಾ ಹೌದು. ಅಂದ್ರೆ ಕೆಲವರ್ದು number ಎಲ್ಲ ಉಂಟು.

Phone ಮಾಡ್ತಾರೆ ಅವರೂ ಹಾಗೆ ಹ್ಮ್, contact ಅಲ್ಲಿ ಇದ್ದೇವೆ ಸ್ವಲ್ಪ ಜನ, ಹಾಗೆ ನೀನು ಇದ್ದೀಯಲ್ಲ contact ಅಲ್ಲಿ. ಹೌದು ಅದು ನನ್ನನ್ನು ಮಾತ್ರ ನೋಡುವಾಗ ನೆನಪಾಗುದಲ್ವ ಹಾಗೆ ಅದು ಎಲ್ಲಿಯಾದ್ರು, ಆ ಶಾಲೆಯ ಹತ್ತಿರ. ಎಲ್ಲ ನೋಡುವಾಗ.

ಹೌದಾ ನಾನ್ school ಅಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸುದು ಬೇಡ್ವಾ? ನಿನ್ಗೆ call ಮಾಡ್ತಿದ್ರೆ. ಹಾ ಹೌದು ಹಾಗೆ ನಮ್ಗೆಸ work ಇರ್ತದೆ. ಹಾ ಮತ್ತೆ ಮಕ್ಕಳಿಗೆ ಕಲಿಸುವಂಥದ್ದು ಮೊದಲು.

ನಿಮ್ ನಿಮ್ಗೆ ಮುಂಚೆ ಕಲಿಸ್ಲಿಲ್ವಾ teacher ಆ ಶಾಲೆಯಲ್ಲಿ ಹಾಗೆನೇ.

ಮತ್ತೆ, ಇವತ್ತು old student ಇದಿದೆ sports ಬರ್ತಿಯಾ?

ಇಲ್ಲ. next school day ಗೆ ಬರ್ತೇನೆ. School day ಗೆ ಬರ್ತಿಯಾ? sports day ಇದೆ ನಾಳ್ದು. ಹಾ ಹಾ, ಆವಾಗ ಬರ್ತೇನೆ ನಾನು. ನಮ್ದೆಲ್ಲ ಒಳ್ಳೆದಾಗ್ತಿತ್ತಲ್ಲ sports ಎಲ್ಲ ಇರುವಾಗ? ಮತ್ತೆ ಎಂತ ಆವಾಗ ಗಮ್ಮತ್ತೇ ಬೇರೆ ಅದು ಮಜಾ. ಹೌದು. ಗೋಣಿ ಚೀಲ ಓಟ ಎಲ್ಲ. ನೀನಲ್ವ ಗೋಣಿ ಚೀಲ ಓಟದಲ್ಲಿ ಬಿದ್ದದ್ದು?

ನಾನ್ ನಾನ್ ಬೀಳಿಲ್ಲ, ಬಿದ್ದದ್ದು ನೀನು. ಓಹ್ ಹೌದಾ. ನೆನಪುಂಟ ನಿಂಗೆ?

ಮತ್ತೆ ಗೋಣಿ ಚೀಲ ಓಟದಲ್ಲಿ ಓಡ್ಲಿಕ್ಕಾಗ್ತದ? ಬೀಳ್ಳೆ ಬೇಕು. ಹೌದು ಮತ್ತೆ ಇದು ನಿಂಬೆ ಹಣ್ಣಿಂದು spoon ಅಲ್ಲಿ ಇಟ್ಕೊಂಡು ಬಾಯಲ್ಲಿ ಹಾ.

ಹೌದು ಅದೆಲ್ಲಾ ಎಂತ ಒಳ್ಳೆ ಆಗ್ತಿತ್ತು ಅಲ ಇವಾಗ ಎಲ್ಲ ಇಲ್ಲಾ ಅದೆಲ್ಲಾ. ಇವಾಗ ಅದೆಲ್ಲ ಇಲ್ಲ ಮಕ್ಕಳಿಗೆ ಇವಾಗೆಲ್ಲ ಇದೇ ಬೇರೆ ಆಗಿದೆ ಎಲ್ಲ.

ಇವಾಗ ಲಿಂಬೆ ಹಣ್ಣೆಲ್ಲ ಸಿಗುದಿಲ್ವಾ ಹಾಗಾಗಿ ಇವಾಗ change ಮಾಡಿದ್ದಾರೆ.

ಮತ್ತೆ, ವಿಶೇಷ ಎಲ್ಲ ನಿಮ್ಮದು ಹೇಳ್ಬೇಕು.

ನಮ್ಮದೇನಿಲ್ಲ. ನಮ್ಮದು school ಗೆ ಹೋಗುದು ಮನೆಗೆ ಬರುದು ಅದೇ school ನದ್ದೇ. ಹೌದಾ, ಸರಿ ಹಾಗಾದ್ರೆ. ಅದೇ ಮುಂಚೆ ನಾವು school ಗೆ ಹೋಗುವಾಗ ನಡ್ಕೊಂಡು ಹೋಗ್ತಿದ್ವಲ್ಲಾ ಇವಾಗ ನಡ್ಕೊಂಡು ಹೋಗ್ಲಿಕ್ಕೆ ಇಲ್ಲ school ಗೆ ಹೋಗುವಾಗ. ಹೌದು ಇವಾಗೆಲ್ಲ ಗಾಡಿ ಉಂಟಲ್ಲ ಅವರಿಗೆ. ಗಾಡಿ ಅಲ್ಲಿ ಮನೆಗೆ ತಗೊಂಡು ಹೋಗಿ ಬಿಡ್ತಾರೆ. ನಮ್ಮಾಗೆ ಅಲ್ಲ ಇವಾಗ. ಹೌದು ನಮ್ಗೆ ಆದ್ರೆ ನಡ್ಕೊಂಡು ಹೋಗಿ ನಡ್ಕೊಂಡು ಬರುದು ಅದು bag ಎಲ್ಲ ಹಾಕೊಂಡು ಮಳೆ ಬರುವಾಗ ಅಂತೂ ಹೇಳುದೇ ಬೇಡ. ಆ ಬಿಸಿಲಿಗೆಲ್ಲ ಕಾಲಲ್ಲಿ ದುವಾ ಬಂದು.

ಮತ್ತೆ ನಂಗೊಂದು ಬೇರೆ call ಬರ್ತುಂಟು.

ಅ ಲಕ್ಷ್ಮೀ ಯವರೇ ಏನ್ ಅರಾಮ್ ಅದಿರೀ?

ಹಾ ಎಲ್ಲಿದ್ದೀರಿ ಇವಾಗ?

ಇವಾಗ್ ನೋಡ್ರಿ ನಮ್ ಊರಲ್ಲಿ ಮಾಗಾವ್.

ಹಾ ಹಾ ಹಾ ಹಾ ನಾವು ಇಲ್ಲೆ ಸ್ವಲ್ಪ ಹಂಗೆ ಸುತ್ತಾಟಕ್ ಬಂದೇವ್ ರೀ ಪ್ರವಾಸಕ್ ಬಂದಿದ್ವಿ .

ಹಾ ಮೃಗಾಲಯಕ್ಕ ಹೊಂಟೇವ್ ನೋಡ್ರಿ ಈಗ ticket ತೂಗೋಂಡ್ವಿ.

ಬಾರೀ ಕಂಡಂಗ್ ದೊಡ್ಡದೈತ್ರಿ ಇದು ಮೃಗಾಲಯ .

ಹಾ ನೀವ್ ಮೈಸೂರಿಗ್ ಬಂದಿದ್ರನು ಯವಾಗರ?

ಹಾ ನೀವ್ ಮೈಸೂರಿಗ್ ಬಂದ್ರ ಮಾತ್ರ ಮೃಗಾಲಯ ನೋಡ್ದಂಗ್ ಹೋಗಬ್ಯಾಡ್ರಿ.

ಎ ಎ ಇದು ನಮ್ Karnataka ದೋಳ್ಗ ಅತ್ಯಂತ ದೊಡ್ಡ ಮೃಗಾಲಯರಿ ಇದ.

ಹ್ಮ್‌ ಆಹ್ ಇದು ಗುರುವಾರ್ದೀವ್ಸ್ ಎನ ರಜೆ ಐತ್ರೀ ಇಲ್ಲೆ ಹಾಕ್ಯಾರ board .

ಗುರುವಾರ್ ದೀವ್ಸ್ ರಜೆ ಇರ್ಬೇಕ್ ಉಳ್ದಂತೆ ಮೃಗಾಲಯದೋಳ್ಗ.

ಬಾಳಷ್ಟು ಬೇರೇ ಬೇರೇ ದೇಶದ ಪ್ರಾಣಿಗಳು ನಮ್ ದೇಶದ್ಕಿಂತ ಬೇರೇ ಬೇರೇ ದೇಶದ್ ಪ್ರಾಣಿಗಳ್ನ ನೋಡ್ಬೇಕ್ ನಾವು.

ಎ ಬಾಳ ಪ್ರಭೇದಗಳು ಬಾಳಷ್ಟು ಪ್ರಬೇದಗಳು ಈ ಮೃಗಾಲಯದೋಳ್ಗ ಅವ್ರಿ .

ಪ್ರಾಣಿಗಳ್ ಬಾಳ್ ದೊಡ್ಡದಾಗಿ ಇರತವಲ್ರಿ sir ಅಲ್ಲಿ.

ಇಲ್ರೀ ಇದು ಸುಮಾರು.

ಎಸ್ಟ್ ಒಂದು ಹತ್ತ ಹನ್ಯಾಡ್ ಎಕ್ರೇ ಇರಬೋದ್ರಿ ಪಾ ಇದು ಅಡ್ಡಾಡೋರಾಗ ಕಾಲ ಸುಸ್ತ ಆಕ್ತಾವ ಸಾಕಾಗ್ ಹೋಕ್ತೇತಿ ರೀ ಅಂತ ಅಂದ್ರು.

ಇಲ್ಲಿ ಬಾಳಷ್ಟು ಪ್ರಾಣಿಗಳನ್ನ ಪಟ್ಟಿ ಮಾಡಿ ಹಾಕ್ಯಾರಿ.

ಯಾವ್ ಕಡೆಗೆ ಯಾಕಡೆ ಹೋಗ್ಬೆಕ್ ಅನ್ನದ ಗೊತ್ತಾಗ್ ಬಂದೆ.

ಹ್ಮ್‌ ಹಾವಿಂದ ಒಂದ್ ಬೇರೇ ಪ್ರಭೇದ ಮಾಡಿ ಹಾವಿನ ಎಲ್ಲಾ ಪ್ರಭೇದಗಳನ್ನ ಒಂದ್ ಕಡೆಗೆ ಹಾಕ್ಯಾರಿ.